ಇದು ಹಾಸ್ಪಿಟಲ್ ನ ಒಳಗೆ ಬರುವಂತಹ ಸ್ಥಳ.

ಚಿಟ್ಟೆಗಳ ರೀತಿಯಲ್ಲಿ ಕೇಕ್ ಅನ್ನ ಮಾಡಿ ಇಟ್ಟಿರುವುದನ್ನು ನಾವು ಗಮನಿಸಬಹು--

ಈ ಕೂದಲುವನ್ನ ವಿಭಿನ್ನ ಬಣ್ಣದ ಹಸಿರು ಮತ್ತು ಗುಲಾಬಿ ರಬ್ಬರ್ ಬ್ಯಾಂಡು ಗಳಿಂದ ಕಟ್ಟಿ ನೇರವಾಗಿ ಒಣಗಿಸಿ ಇಡಲಾಗಿದೆ.

ಆ ಗಿಡ ಬೆಳೆದಿದೆ ಆಗಿಡದಲ್ಲಿ ಚಂಡನ್ನ ನೋಡುತ್ತೇವೆ ಮತ್ತು ಸುತ್ತಮುತ್ತಲಿನ.

ಇದು ಒಂದು ಮೊಬೈಲ್ ಅಂಗಡಿ ವಿವೋ ಅಂತ.

ಮತ್ತ ಅಕ್ಕಪಕ್ಕದಲ್ಲಿ ಅಂಗಡಿಗಳು ಇದಾವೆ ಪಕ್ಕದಲ್ಲಿ ಒಂದು ಸ್ಟೋರ್ಸ್ ಇದೆ.

ಮತ್ತೆ ವಿವೊ ಅನ್ನೋ ಒಂದು ಅಂಗಡಿಯ ಮೇಲ್ಭಾಗದಲ್ಲಿ ಲೈಟಿಂಗ್ಸ್ ಗಳನ್ನು ಹಾಕಿ ಅಲಂಕೃತವಾಗಿ ಮಾಡಿದ್ದಾರೆ.

ಇದು ಜಿಎಫ್ ಸ್ಟೇರಿಂಗ್ ಗೇರ್ ಲಿಮಿಟೆಡ್ .

ಈ ಚಿತ್ರದಲ್ಲಿ ರೆಸ್ಟೋರೆಂಟ್ ನಲ್ಲಿ ಪಾರ್ಕ್ ಇರುವುದನ್ನ ನಾವು ನೋಡಬಹುದು ಮತ್ತು--

ಈ ಚಿತ್ರದಲ್ಲಿ ನಾವು ಒಂದು ಕಾರ್ ಶೋರೂಮ್ ಅನ್ನ ಮತ್ತೆ.

ಇಲ್ಲಿ ಒಂದು ಸ್ವಿಚ್ ಬೋರ್ಡ್ ಇರುವುದನ್ನ ನಾವು ಕಾಣುತ್ತೇವೆ.

ಭಾರತ ಮಾತೆಯ ಒಂದು ಚಿತ್ರವನ್ನ ನಾವು ಅಲ್ಲಿ ಗಮನಿಸಬಹು --

ಒಂದು ಐದು ಜನ ಒಳಗಡೆ ಇದ್ದಾರೆ ಒಬ್ಬ ವ್ಯಕ್ತಿ ಹೊರಗಡೆ ನಿಂತ್ ಇರುವುದನ್ನು ನಾವ್ ನೋಡಬಹುದು ಮತ್ತೆ ಅಲ್ಲಿ ಪೋಸ್ಟರು ಗಳನ್ನ --

ಈ ಚಿತ್ರದಲ್ಲಿ ನಾವು ಡೆಕೋರೇಷನ್ ಮಾಡಿರುವುದನ್ನು ಕಾಣಬಹುದು ಸಾಕಷ್ಟು ರೀತಿಯ ಬಣ್ಣ ಬಣ್ಣದ ಫ್ಲವರ್ಸ್ ಬುಟ್ಟಗಳನ್ನು ನೋಡಬಹುದು ಮತ್ತೆ ಅ ಬೇ --

ಈ ಕೋಣೆ ದೈನಂದಿನ ವಿದ್ಯುತ್ ನಿಯಂತ್ರಣ ಮುಖ್ಯ ಕೇಂದ್ರವಾಗಿದೆ.

ಇಲ್ಲಿ ವಿಭಿನ್ನ ಬಗೆಯ ಬಟ್ಟೆಗಳು ಶರ್ಟ್ --

ಯಾರೋ ಒಬ್ಬರು ಮಲಗಿರುವ ರೀತಿಯಲ್ಲಿ ಕಾಣುತ್ತಿದೆ.